ಏಯ್ ಬಾಳ ಕಷ್ಟ ನಾವ್ ಟ್ರಾಫಿಕ್ ಓಡಾಡದು ಸಿಟಿ ಒಳಗೆಲ್ಲಆದ್ರಿಂದ ನಾವ್ ಬಾಳ ಯೋಚ್ನೆ ಮಾಡಿ ನಾವು ಹ್ಮ್ ಬೈಕ್ ಓಡ್ಸಬೇಕಾಗತ್ತೆ ಜನ್ಗಳ್ ಹಂಗೆ ಓಡಾಡದ್--

ಬಟ್ ತೂಕ ಜಾಸ್ತಿ ಅಷ್ಟೇ ಗಾಡೀಲಿ ಬುಟ್ಟು ಎರ್ಡಜನ ಮೂರ್ಜನ ಹೋಗ್ಬೋದು ಏನ್ ತೊಂದ್ರೆ ಇಲ್ಲ ಬೈಕ್ ನೋಡಕ್ಕೂ ಚೆನ್ನಾಗಿರತ್ತೆ ವೈಟ್ ಮತ್ತೆ ಇದು.

ಬುಕ್ ಸ್ಟಾಲ್ ಮೊದ್ಲು ಗ್ರಂಥಾಲಯಕ್ ಹೋಗಿ ಗ್ರಂಥಾಲಯ-- ಹೋದ್ರೆ ಎಲ್ಲ ಬುಕ್ ಗಳ್ ಸಿಕ್ತಿರ್ತದೆಆದ್ರು ನಾವ್ ಹೊಸ ಖರೀದಿ ಮಾಡ್ಬೇಕಂದ್ರೆ ಬುಕ್ ಸ್ಟಾಲ್ಇ ಗೆ ಹೋಗ್ಬೇಕು ಬಟ್ ಅಹ್ ಕೆಲು ಬುಕ್ ಸ್ಟಾಲ್ ಗಳಲ್ ಒಳ್ಳೊಳ್ಳೆ ಪುಸ್ತಕಗಳ್ ಸಿಗ್ತದೆ ಬಟ್ ಪುಸ್ತ್-- ಓದೋ ಅಂತ ಹವ್ಯಾಸ ಇದ್ರೆ--

ಈಗ ಪ್ರತಿಯೊಬ್ರಿಗೂ ಡಾನ್ಸ್ ಇರ್ಬೇಕಂತ ಆಗ್ಬಿಟ್ಟಿದೆ ಎಲ್ ಮದ್ವೇಗ್ ಹೋಗ್ಲಿ ಪಾರ್ಟಿಗ್ ಹೋಗ್ಲಿ ಎಲ್ಲೋದ್ರು ಒಂದ್ ಡಾನ್ಸ್ ಹಬ್ಬ ಬರ್ಲಿ ಜಾತ್ರೆ ಬರ್ಲಿ ಎಲ್ಲ ಕಡೆ ಡಾನ್ಸ್ ಮಾಡಕೆ ಶುರು ಆಗ್ --

ಅಹ್ ಕೆಮ್ಮ್ ಶುರು ಆಗತ್ತೆ ಧಮ್ಮು ಎಲ್ ಎಲ್ಲ ಬರತ್ತೆ ಅದಿಕ್ಕೆ ಹುಷಾರಾಗ್ ನೋಡಿ ವಾಸ್ನೆಗೆ ಜಾಸ್ತಿ ಬೆಲೆ ಕೊಡ್ಬಾರ್ದು ಉದ್ಬತ್ತಿ ಉದ್ಬತ್ತಿಬಾಳ ಡೇಂಜರ್ --